ಈ ಚಿತ್ರದಲ್ಲಿ ಪೃಕೃತಿಯ ಚಿತ್ರಣ ಕಾಣಿಸುತ್ತಿದೆ. ಬೆಟ್--

ಸುತ್ತಿದೆ ಮತ್ತು ಇದು ನಿಶ್ಶಬ್ದದಿಂದ ಕೂಡಿದೆ--

ಇಲ್ಲಿ ಹಲವಾರು ಪುರುಷರು ಕ್ರಿಕೆಟ್ ಅನ್ನು ಆಡುತ್ತಿದ್ದಾರೆ.

ಮತ್ತು ಅಲ್ಲಿ ಒಬ್ಬ ಮುದುಕಿ ಸೊಪ್ಪನ್ನು ಇಟ್ಟುಕೊಂಡಿದ್ದಾಳೆ--

ಈ ಚಿತ್ರವೂ ಸಹ ನೋಡುವುದಕ್ಕೆ ದೇವಾಲಯ ಎನಿಸುತ್ತಿದೆ.

ದೆ ಇದು ನೋಡುವುದಕ್ಕೆ ತುಂಬಾ ಸುಂದರವಾದ ಚಿತ್ರಣವನ್ನು ಹೊಂದಿದೆ.

ಮತ್ತು ಎರಡು ಬೀರುಗಳು ಸಹ ಕಾಣಿಸುತ್ತಿವೆ.

ಮತ್ತು ಒಬ್ಬರಿಗೇ ಹೂವಿನ ಹಾರವನ್ನು ಕೊರಳಿಗೆ ಹಾಕಿದ್ದಾರೆ.

ಮತ್ತು ಇಲ್ಲಿ ಎಂ_ಎಸ್ _ಆರ್ ಕಂಫರ್ಟ್ಸ್ ಎಂಬ ನೇಮ್ ಕೂಡ ಕಾಣಿಸುತ್ತಿದೆ.